ಹುರಿದ ಶೇಂಗಾ ಹುರಿತಾರ ಶೇಂಗಾ ಬಿಳೆ ಎಳ್ಳ್ ಮತ್ತ್ ಹಾ ಎರಡು mix ಮಾಡಿ ಹುರಿಬೇಕ್ ಅವ್ನ.

ಹಾ ಹುರಿದ್ ಅದನ್ನ ಪುಡಿ ಮಾಡಿ ಇಟ್ಟ್ಕೊಬೇಕಾ ಮತ್ತ ಅದನ್ನ ಪುಡಿ ಮಾಡಿ ಇಟ್ಟಕೊಂಡು. ಇದು ಕುದಿಸ್ಬೇಕ್ ಏನ ಟೊಮೆಟೊ.

ಟೊಮೆಟೊ ಕುದಿಸಿ ಅದ್ನ ಮಿಕ್ಸಿ ಮಾಡ್ಬೇಕು ಮಿಕ್ಸಿ ಮಾಡಿ ಅದಕ್ಕ ಬಳ್ಳೊಳ್ಳಿ ಅಲ್ಲಾ ಅದನೆಲ್ಲ ಹಾಕಿ ಅದನ್ನ ಇದ್ ಏನ್ powder ಇಟ್ಟ್ಕೊಂಡಿರ್ತೇವಲ್ಲ ಅದ್ನ್ ಸ್ವಲ್ಪ ಹಾಕಿ. ಅದ್ನೊಂದ್ ಸ್ವಲ್ಪ mix ಮಾಡಿ ಅದ್ ಸಾಂಬಾರ್ ಭಾರಿ taste ಆಕ್ಕೇತಿ . ಹ್ಮ್‌ ಆಯ್ತ್ ತಗೋ ಅಕ್ಕಾ ನಂದು ಕೆಲ್ಸ ಐತಿ ಇಡ್ಲಾ? ಹಾ ಇಡ.

ಹಾ ಆರಾಮಾ? ಆರಾಮ್ ನೋಡ್ ಏನ್ ಮಾಡಾತಿ? ಏ ಕೆಲಸಾ ಹೋಗಾತಿದ್ದೆ ನೋಡ್, ಏನ್ ಇಷ್ಟ್ ದಿನದ್ ಮ್ಯಾಲೆ phone ಮಾಡಿಬಿಟ್ಟಿದಿ.

ಏನಿಲ್ಲಾ ಹಂಗೆ ನೆನಪ್ ಆಯಿತ್ ಅದ್ಕೆ call ಮಾಡ್ದೆ.

ಹಾ, ನಾನ ಮೊನ್ನೆಯಿಂದ್ ಮಾಡ್ಬೇಕ್ ಮಾಡ್ಬೇಕ್ ಅನ್ನಾತಿದ್ದೆ ನಿಂಗ

ಮಾಡಾಕ ಆಗ್ಲಿಲ್ಲ ನೀನ ಮಾಡಿದೆ ಚುಲೊ ಆತ ನೋಡ್ phone ಮಾಡಿದ್ದ. ಹೌದ್ ಈಗೆಲ್ಲೆ time ಸಿಗಂಗಿಲ್ಲ, ಮಾತಾಡಾಕು ಆಗಂಗಿಲ್ಲ. ಹಂಗ ಆಗಿಬಿಡ್ತಾವ್ ಬಿಡ್ಲೇ ಮನ್ಯಾಗಿನ ಕೆಲಸಾ ಆದ್ ಇದ ಅನ್ನೂದ್ರಾಗ, ಸಂಜಿನ ಆಗ್ಹೋಗಿ ಬಿಡ್ತೇತಿ, ಆದ್ ಮುಗಿಯುದೇ ಇಲ್ಲ.

ಏನಿಲ್ಲಾ ಕುಂತಿದ್ದೆ, ನೀ ಏನ್ ಮಾಡಾತಿ?

ನಾ ಕೆಲಸಕ್ಕ್ ಕುಂತಿದ್ದೆ ನೋಡ್, ಅವ್ರು ಬೇಗ ಹೋದ್ರ್ ಇವತ್ತ್.

ಹಿಂಗಾಗಿ ಮುಗಸ್ಕೊಂಡ ನಾನು ಈಗ ಕೆಲಸಾ ಮಾಡ್ಕೊಂತ ಕುಂತಿದ್ದೆ. ಹೋ ಈಗ ನಿಂಗ್ work from home ಏನ? ಹಾ work from home ಐತಿ ನಂದ್ ಈಗ. ಹೆಂಗ ನಡದೇತಿ ಕೆಲಸಾ ಎಲ್ಲಾ?

ಏನ್ ಮಾಡತೀ? ಹೆಂಗ್ ಮನ್ಯಾಗ್ ಅದಿ?

ಮತ್ತ್ ಊರಿಗೆ ಹೋಗಾಂತಿನಾ ಹೆಂಗ್? ನಾ ಬರಾತಿದ್ದೆ ಬರಾತಿ? ಅದೇ ನೋಡ್ಬೇಕಿಗ, ನಾನು ನಿನ್ನ ಅದನೇ ಕೇಳೋಣ ಅಂತ ಇದ್ದೆ, ಹೋಳಿ ಹಬ್ಬ ಬಂತಲಾ.

ಅದ್ ಅದ್ ಹೋಳಿ ಹಬ್ಬಕ್ಕ್ ಬರಾಂತಿದ್ದೆ ನಾನು ಹುಬ್ಬಳ್ಳಿಗೆ, ನೀ ಬರಾತಿ ಹೆಂಗ್? ನಾನು ಅದೇ ನೋಡ್ಬೇಕ್, ಕೇಳ್ಬೇಕ್ ಮನ್ಯಾಗ ಏನ್ ಅಂತಾರ ನೋಡಿ.

ಹ್ಮ್‌, ಬಾ ಅಲ್ಲ್ ನಾವು ಬಾರಾತೇವಿ ಎಲ್ಲರು ಈ ಸಾರೆ family full ಸೇರ್ಕೊಂಡ celebrate ಮಾಡ್ಬೇಕ್ ಅನಾಂತೇವಿ. ಹೋ ಹಂಗಾರ್ full ಜೋರ್ ಐತಿ ಈ ಸತಿ ಹೋಳಿ ಹಬ್ಬಾ? ಹಾ, ಇದ್ first time ಅಲಾ ಮತ್ family ಎಲ್ಲಾರೂ ವರ್ಷ್ ಮದ್ವಿ ಆಗಿ ಹಿಂಗಾಗಿ ಎಲ್ಲರೂ ಸೇರಿ celebrate ಮಾಡೋಣ ಅನ್ನಂತಾರ.

ಅದಕ್ಕಾಗ್ ಆಯಿತ್ ಅನಾಂತೇವಿ, ನೀವೇನ್ planning ಮಾಡಿರಿ ಎಲ್ಲ್ ಹೋಂಟಿರಿ ಹೆಂಗ್? ನಾವು ಅದೇ think ಮಾಡಿದ್ವಿ, ಮೊನ್ನೆ ಕುಂತ್ಕೊಂಡ್ ಮಾತಾಡಿದ್ವಿ ಗೋವಾ side ಎಲ್ಲಾ grand ಆಗಿ celebrate ಮಾಡ್ತರ್ಲಾ, . ಅದಕ್ಕೆ ನಾವು ಗೋವಾಕ್ ಹೋಗ್ಬೇಕಂತ ಹೇಳಿ plan ಮಾಡಿದ್ವಿ, but ನೋಡ್ಬೇಕ್ ಏನ್ ಆಗತ್ತೋ ಗೊತ್ತಿಲ್ಲ.

ನಿಮ್ಮ್ ಜೋತಿನೇ ಸೇರಿ celebrate ಮಾಡೋಣ ತಗೋ ಊರಿಗ್ ಬರ್ತಿನ್ ನಾನು. ಬಾ ಬಾ ನಾವು actually ಗೋವಾಗ್ ಹೋಗ್ಬೇಕ್ ಅನ್ಕೊಂಡ್ವಿ.

ಮನ್ಯಾನೌರೆಲ್ಲಾ ಬ್ಯಾಡ್ ಬ್ಯಾಡಾ ಈ ಸರೆ ಉಷ್ಟೂರು ಸೇರೋಣ ಮತ್ತೆಲ್ಲಾ ಇಲ್ಲೇ, event ಮಾಡ್ಕೊಂಡ ನಾವ ಮಸ್ತ್ celebrate ಮಾಡೋಣ ಅನ್ನಾಕತ್ರ್.

ಅದಕ್ ಹಿಂಗಾಗಿ ಬಾರ ನೀನು ಚುಲೊ ಆಕ್ಕೆತಿ.

ಆಯಿತ್ ತುಗೋ ಬರ್ತಿನ್ ಹಂಗಾರ, ಏನೇನ್ event ಮಾಡ್ಬೇಕ್ ಅನ್ಕೊಂಡಿರಿ?

ಅವ್ ಇರ್ತಾವಲಾ, circle ದ rain dance ಆಮೇಲೆ musical chair ಅವ್, ಇವ್ games .

ಹ್ಮ್‌, ಈ ಥರ ಎಲ್ಲ ಮಾಡ್ಬೇಕ್ ಅನ್ಕೋಳಾತೇವಿ, ಇನ್ನ್ planning ಮಾಡಾಂತೇವಿ, ಎಲ್ಲರೂ family ಜೊತೆ ಮಾತಾಡಾತೇವಿ, ಯಾರ್ಯಾರ್ ಬರ್ತೀರಿ ಏನ್ ಅಂತ ಎಲ್ಲಾ ಕೇಳಕೊಂಡ. ಹೋಳಿ ಹಬ್ಬಾ ಅಂದ್ರ ಎಲ್ಲಾರ್ಗು full ಖುಷಿ ಅಲಾ, full celebration , ಬಣ್ಣ full ಮಜಾ ನೋಡ್.

ಆಯಿತ್ ತಗೋ ನಾವು ಬಂದ್ವಿ ಅಂದ್ರ್, ನಿಮ್ ಜೊತಿನ join ಆಗ್ತಿವಂತ. ಹ್ಮ್‌ ಹ್ಮ್‌ ಸರಿ ಸರಿ, ಬಾ ಬಾ ಹಂಗಂದ್ರ ನಾನು ಮತ್ family ಮಾತಾಡೋವ್ ಅವಾ, ನಿಂಗ್ ಮತ್ phone ಮಾಡ್ತೇನಂತ ಹ್ಮ್‌. ಹಾ ಮಾತಾಡಿ ನೀನು ಏನೇನ್ events ಅದಾವಂತ ನನಗ phone ಮಾಡಿ ಹೇಳ್.

ನಾನು ನೋಡ್ತೀನಿ ಹಂಗಾರ್ ಬಂದ್ರೆ ಇಬ್ರು ಕೂಡಿ ಹಬ್ಬಾ full celebrate . ಅದೆಲ್ಲಾ ಮಾಡಾತೇನಿ list ಮಾಡಾಂತೀನಿ list ಮಾಡ್ಕೊಂಡ್ ಹೇಳ್ತೆನಂತ ಅಣ್ಣ ಕರ್ಕೊಂಡ್ ಬಾ ನೀನು, ಮಸ್ತ್ ಮಜಾ ಮಾಡೋಣಾಂತ ಎಲ್ಲಾರೂ ಸೇರಿ.

ಮತ್ತ ಹೇಳ್ಬೇಕ್ ನೋಡ್, ನೀನ ಹೇಳಿದ್ರ್ ಕೇಳೋದ.

ಮತ್ತೇನಿಲ್ಲ ವಾ, ಹಂಗಾರ work from home ನಿಂದ್ full ?

ಹಾ work from home ನೋಡ್ full ಕೆಲ್ಸ ಮನ್ಯಾಗ, ಆ ಕೆಲ್ಸ ಮಾಡ, ಈ ಕೆಲ್ಸಾ ಮಾಡ ಬಿಡ್ಲೇಪಾ ಬ್ಯಾಸರ ಬಂದ್ ಹೋಗಿಬಿಡ್ತೇತಿ, ಯಾರ್ಡು ಕೆಲ್ಸ ಮಾಡ್ ಅನ್ನೂದ್ರಾಗ. ಹ್ಮ್‌ ಹಂಗೆ ಆಗ್ತೇತ್ಬಿಡ್ ಆದ.

ಆಯಿತ ತಗೋ ನನಗ್ ಒಂದ್ ಚೂರ್ ಕೆಲ್ಸಾ ಐತಿ ನಾನ್ call back ಮಾಡ್ತೀನಿ. ಸರಿ ಸರಿ ಆಯಿತ್ ತಗೋ ನಾನ್ phone ಮಾಡ್ತಿನಂತ್ ಮತ್ free ಇದ್ದಾಗ, ಹ್.

ಚೆನ್ನಾಗಿದೀನಿ ರಚಿತ ನೀವು .

ಏನು ತುಂಬಾ ದಿನ ಆಯಿತು ಕಾಣ್ಸ್ಲೆ ಇಲ್ಲ ನೀವು ಎಲ್ಲೂ? ಹೌದು ರೀ ನನ್ ಚಿಕ್ಕ್ ಮಗನಿಗೆ ಹುಷಾರಿರ್ಲಿಲ್ಲ .

ಅವ್ಙ್ಗೆ ಜ್ವರಾ ಬರ್ತಾ ಇತ್ತು ರೀ

ಏನು continues ಆಗಿ ನ ಮೂರ್ ದಿನ ಆದ್ರೂ ಜ್ವರ ನೂರ ನಾಲ್ಕ್ degree ಯೇ ಕಡ್ಮೇನೆ ಆಗ್ತಾ ಇಲ್ಲ temperature. ಅಯ್ಯೋ ಪಾಪ ಏನಾಯಿತು ರಿ ಆಮೇಲೆ ಹೇಗೆ ತುಂಬಾ weak ಆಗ್ಬಿಟ್ನಾ ಜ್ವರ ಬಂದು. ಹ ಅದು ಜ್ವರದ್ ಜೊತೆ ಕೆಮ್ಮು start ಆಗೊಯಿತು ಏನು ರಾತ್ರಿ ಪೂರ್ತಿ ಕೆಮ್ತಾ ಇದ್ದ ಮಲ್ಗ್ತಾನೇ ಇರ್ಲಿಲ್ಲ .

ಇಲ್ಲ ನಾವು basic medicine Dolo ಅದೆಲ್ಲ ಕೊಟ್ವಿ ಮನೆಲೆನೆ

ಆದ್ರೂ ಜ್ವರ ಕಡ್ಮೆ ಆಗ್ಲಿಲ್ಲ ಆಮೇಲೆ ತೀರಾ ಜ್ವರ ಯಾವಗ್ಲೂ ಅಷ್ಟೇ ಮೂರ್ ದಿನ ಅದ್ಮೇಲೆ ನಾವು ಮನೇಲೆ try ಮಾಡ್ಬಾರ್ದು ಯಾವಗ್ಲೂನು. ಹೌದು ರೀ ಮೂರ್ ದಿನ ಅದ್ಮೇಲೆ ಮಾಡ್ಬಾರ್ದು ಆದಿಕ್ಕೆ ನಾವು ಕರ್ಕೊಂಡ್ ಹೋದ್ವಿ ನೋಡುದ್ರೆ ಅಲ್ಲಿ ತುಂಬಾ ಕೆಮ್ಮು ಬೇರೆ ಇತ್ತಲ್ವಾ doctor ಗೆ doubt ಬಂತು.

ಹ್ಮ್ಮ್ ಕೆಮ್ಮೀರೋದುಕ್ಕೆ ಮತ್ತ್ ಜ್ವರಾನು ಕಡ್ಮೆ ಆಗ್ತಾ ಇರ್ಲಿಲ್ಲ .

so ಒಂದು X-ray ಮಾಡ್ಬಿಡಿ ಅಂತೇಳುದ್ರು X-ray ಮಾಡ್ಸುದ್ವಿ.

X-ray ಲಿ full lungs infection. ಓಹ್ lungs inspe infection ಅಂತ ಬಂತಾ? ಹ್ಮ್ ಅಂದ್ರೆ ಇದು pneumonia ಗೆ turn ಅಗ್ಬಿಟ್ಟಿದೆ ಅಂತ ಹೇಳುದ್ರು ಕೂಡ್ಲೇ admit ಮಾಡ್ರಿ ಅಂತೇಳುದ್ರು. ಓಹ್ ಮತ್ತೆ admit ಮಾಡಿದ್ರಾ ನೀವು? ಓಹ್ admit ಮಾಡುದ್ವಿ ಅದ್ ಏನು ನಾವ್ ಮೂರ್ ದಿನ ನಾಲಕ್ ದಿನ ಅನ್ಕೊಂಡ್ರೆ ಒಂದ್ ವಾರಾನೆ admit ಮಾಡುಸ್ಕೋಂಬಿಟ್ರು . ಅಯ್ಯೋ ಪಾಪ ಒಂದ್ ವಾರ ದಿನ ಅಂದ್ರೆ ಕಷ್ಟ ಅದು infection ಅಷ್ಟೊಂದ್ spread ಅಗ್ಬಿಟ್ಟಿತ್ತು. ಹೌದಾ ಹ ಹ ಆಯಿತು ರೀ ಈಗ discharge ಮಾಡುಸ್ಕೋಂಡ್ ಬಂದಿದೀವಿ ಆದ್ರೂ ಸ್ವಲ್ಪ care ಆಗೇ ನೋಡ್ಕೊಂತಾ ಇದೀವಿ ಅವ್ನ ಇನ್ನೂ school ಗೇ ಕೂಡ ಕಳ್ಸ್ತಾ ಇಲ್ಲ . ಹ ಪರ್ವಾಗಿಲ್ಲ ರೀ ಈಗ್ full ಹುಷಾರಾಗ್ಲಿ first health important health ಚೆನ್ನಾಗಿದ್ರೆ ತಾನೇ ಅಮೇಲ್ ಇನ್ನೆಲ್ಲ ಮಾಡಕಾಗದು. ಹೌದು ಅದುಕ್ಕೋಸ್ಕರನೇ ನಾವು school ಇಂದನು permission ತಗೊಂಬಿಟ್ಟು . ಹ ತಗೋಬೇಕು permission ಯಾಕಂದ್ರೆ long absent ಅಗ್ಬಿಟ್ರೆ attendance shortage ಎಲ್ಲ ಅಗ್ಬಿಡತ್ತಲ. ಹ ಹ ಹೌದು ಅದೇ doctor ಕೆಲವೊಂದು ನಮ್ಗೆ ಸಲಹೆಗಳನ್ನ ಹೇಳಿದಾರೆ ಅವ್ನ ಯಾವ್ ರೀತಿ ನೋಡ್ಕೋಬೇಕು ಅವ್ನಿಗೆ ಏನ್ ಆಹಾರ ಕೊಡ್ಬೇಕು . ಹ ಹೇಳಿದಾರ ? ಹೇಳಿದಾರೆ so ಅದನ್ನೇ follow ಮಾಡ್ತಾ ಇದೀವಿ . ಓಹ್ ಮಾಡ್ತಾ ಇದೀರ ಏನೇನ್ ಹೇಳಿದಾರೆ ? ಅವ್ರು first ಹೇಳಿದ್ದೇನು ಅವ್ನಿಗೆ ತುಂಬಾ ಏನದು ಆ immunity ಕಡ್ಮೆ ಇದೆ

so immunity ಕಡ್ಮೆ ಇರೋದುಕ್ಕೆ ಅವ್ನಿಗೆ ಅದು ಬೇಗ ಇದು infection spread ಅಗ್ಬಿಟ್ಟಿದೆ .

ಹಮ್ so first ನೀವು immunity build ಮಾಡಿ ಅವ್ಙ್ಗೆ

ಆಮೇಲೆ high protein food ಅಂದ್ರೆ ಈಗ ಮೊಳಕೆ ಕಾಳುಗಳು . ಆ ತರ ಮೊಳಕೆ ಕಾಳು ಮತ್ತೆ ಏನು ಮೊಟ್ಟೆ. ಹ egg ಒಳ್ಳೆದಲ್ರಿ ಮೊಟ್ಟೆ . ಆ ಮೊಟ್ಟೆ ಆಮೇಲೆ chicken ಆಮೇಲೆ ಕಾಲ್ soup ಅಂತ ಕೊಡಿ ಅಂತ ಹೇಳುದ್ರು. ಓ ಹೌದಾ ಎಲ್ಲಾ ಕೊಡೋದಿಕ್ಕೆ ಹೇಳಿದಾರೆ. ಹ್ಮ್ ಅದೆಲ್ಲಾ ಕೊಡ್ತಾ ಇದೀನಿ ನಾನು ಮತ್ತಿದು ಈಗ soya chunks ಬರುತ್ತೆ ಅಲ

ಆ soya chunks ಚಿಕ್ಕ್ ಚಿಕ್ಕದಾಗಿರುತ್ತೆ ಅದನ್ನ ನೀರಲ್ಲಿ ನೆನ್ಸಿದ್ರೆ ಊದ್ಕೊಳ್ಳುತ್ತೇ ನೋಡಿ. ಹ ಏನದು vegetable ಅಂತಾರೆನ ಏನ್ dry ಏನ್ ತ ಯಾವ್ ತರ ಅದು ? ಅದು ಹ vegetable ಅಂತಾನೆ consider ಮಾಡ್ತಾರೆ

so ಅದ್ರುದ್ದೂನು ನಾನು ಪಲ್ಯ ಮಾಡ್ಕೊಡ್ತೀನಿ ಅದೆಲ್ಲ high protein food . ಹೌದಾ ಅದ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಹಾಗಿದ್ರೆ ಕೊಡ್ರಿ ಮತ್ತೆ doctor ರೇ ಹೇಳಿದಾರಲ್ವಾ protein ಅಂತ. ಹೌದು ಅದೆಲ್ಲಾ ಕೊಡ್ತಾ ಇದೀನಿ ಮತ್ತೆ ಅವ್ನಿಗೆ ಸ್ವಲ್ಪ ಕೆಲವೊಂದು acti physical activities like ಏನು ಈಗ balloon ಇರುತ್ತಲ

balloon ನ blow ಮಾಡ್ತಾ ಇರ್ಬೇಕವ್ನು. ಓ day ಅದು regular ಆಗಿ ಮಾಡ್ತಾ ಇರ್ಬೇಕಾ? ಹ್ನ್ಮ್ ಅದು ಸ್ವಲ್ಪ lungs ಗೆ exercise breathing ಆಗುತ್ತಲ balloon blow ಮಾಡುದ್ರೆ ಅವ್ನು.

ಅದು lungs ಗೆ ಒಳ್ಳೆ exercise ಕೊಡುತ್ತೆ ಅದುನ್ ಮಾಡುಸ್ರಿ ಅಂತೇಳಿದ್ರು ಅದುನ್ನು ಮಾಡುಸ್ತಾ ಇದೀನಿ .

ಇದು ಆ ಪ್ರಾಣಾಯಾಮ ಮಾಡುಸ್ರಿ ಅಂತ ಹೇಳುದ್ರು.

ಪ್ರಾಣಾಯಾಮ ಕೂಡ ಆಯಾಮ ಮಾಡಿಸ್ತಾ ಇದೀನಿ ರೀ ಅದೂ ಗಲಾಟೆ ಮಾಡ್ತಾನೆ ಆ ಮಾಡುಸ್ತೀನಿ ನಾನು ಅನು ಇದು ಹೇಳ್ತಾರಲ್ಲ ಅನುಲೋಮ ವಿಲೋಮ ಅಂತ ಹೇಳ್ತಾರಲ್ಲ .

so ಅದೂ ಅದೂ breathing exercise ಅದುನ್ನು ಮಾಡುಸ್ತಾ ಇದೀನಿ.

ಹಮ್ ಹೌದು so ಬಿಸಿಲಿಗೆ ಕೂರ್ಸೋದು ಬಿಸಿಲಿಗೆ ಕೂರೋದ್ರಿಂದನೂ ಸ್ವಲ್ಪ immunity build ಆಗುತ್ತೆ ಅವ್ರ್ಗ. ಹ ಯಾವ್ದು ಮತ್ತ್ ಬೆಳ್ಗೆ ಬರುತ್ತಲ ಆ ಬಿಸ್ಲು ಹಮ್ ಬೆಳಗ್ಗೆ ಹತ್ತ್ ಗಂಟೆ ಒಳಗಡೆ

ಹ ಕೂರ್ಸಿ ಒಳ್ಳೇದು D vitamin D ನೂ ಸಿಗುತ್ತೆ. ಹೌದು ಹ ಅಷ್ಟ್ ಮಾಡುಸ್ತಾ ಇದೀನಿ.

ಮತ್ತೆ ನಿಮ್ಗೆನಾದ್ರ ಗೊತ್ತ ಇದ್ರುಬಗ್ಗೆ tips ಅದೇ ನೀವ್ ಹೇಳಿದ್ರಲ ಅವ್ಙ್ಗೆ ಸ್ವಲ್ಪ ಜೀರ್ಣಕ್ರೀಯೇ ಕಡ್ಮೇನೆ ಅಂತ ಹೇಳಿ ಅಜೀರ್ಣ ಇರುತ್ತೆ ಅಂತ.

ಆದಿಕ್ಕೆ ಅಜೀರ್ಣಕ್ಕೆ ನಂಗೆ tips ಗೊತ್ತಿದೆ ಏನ್ ಮಾಡ್ಬೋದು ಅಂತ ಅಂದ್ರೆ. ಒಂದ್ ಹಿಡಿ ತುಳ್ಸಿ ಒಂದು ತುಂಡ್ ಶುಂಠಿ ಮತ್ತೆ ಒಂದ್ ಚೂರ್ ಬೆಲ್ಲ ಈ ಮೂರ್ನು ಸೇರ್ಸಿ .

ಚೆನ್ನಾಗಿ ನುಣ್ಣಗೆ ಅರ್ದು ಅದನ್ನ tablet ತರ ಗುಳಿಗೆಗಳ್ ತರ ಮಾಡಿಟ್ಕೋಬೇಕು.

ಅದು ಮಾಡಿಟ್ಕೊಂಡು ಪ್ರತಿನಿತ್ಯ ಊಟಕ್ಕ್ ಮುಂಚೆ ಸೇವಿಸ್ತಾ ಇರ್ಬೇಕು ಆವಾಗ ಅವ್ರ್ಗೆ ಜೀರ್ಣ ಶಕ್ತಿ ಅಂದ್ರೆ ಪಚನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ . ಮತ್ತೆ ಮತ್ತೆನಿದೆ? ಆ ಅದು ಪಚನ ಶಕ್ತಿ ಹೆಚ್ಚಾಗೋದ್ರಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಇದು ಒಂದ್ tips

ಮತ್ತೆ ಏನ್ ಹೇಳ್ಬೇಕಪ್ಪಾ ಅಂದ್ರೆ next tips ಅಂದ್ರೆ ಈರುಳ್ಳಿ ಎಲೆನ ಚೆನ್ನಾಗಿ ಅಗ್ದು ತಿನ್ನ್ಬೇಕು ಅದ್ರಿಂದ ಲಾಲಾರಸ ಹೆಚ್ಚು ಉತ್ಪತ್ತಿಯಾಗುತ್ತೆ so ಆವಾಗ ಜೀರ್ಣಕ್ರೀಯೇ ಉತ್ತಮವಾಗಿರುತ್ತೆ. ಆ ಇದು ಈರುಳ್ಳಿ ಅಗ್ದು ತಿನ್ನೋಕೆ ಅವ್ರು ಎಷ್ಟು ಒಪ್ಕೋಬೇಕಲ್ಲ ಆದ್ರೂ ಬದ್ಲು ಈರುಳ್ಳಿ ಅಲ್ಲಾ ರೀ ಈರುಳ್ಳಿ ಎಲೆ ಅಂತ ಬರುತ್ತಲ್ವಾ green color ದು ಉದ್ದಕೆ ಎಲೆ.